ಹಾಗೆ ಸುತ್ತಲೂ ಮನೆಗಳಿದ್ದಾವೆ ಹಾಗೆ ಅಲ್ಲಿ ಒಂದು ಪಕ್ಕದಲ್ಲೇ ಒಂದು ಸಿಂಟೆಕ್ಸ್ ಕೂಡ ಇದೆ.

ಹಾಗೆ ಅಲ್ಲಿ ಮೂರ್ನಾಲ್ಕು ಗಿಡಗಳು ಕೂಡ ಇದ್ದಾವೆ ತುಂಬಾ ಚೆನ್ನಾಗಿ ಕಾಣುತ್ತಿದೆ.

ಪಕ್ಕದಲ್ಲಿ ಕೂಡ ಗಿಡಗಳಿದ್ದಾವೆ ಸುತ್ತಲೂ ದೊಡ್ದೊಡ್ಡ ಗಿಡಗಳು ಕೂಡ ಇದ್ದವ್--

ಇಲ್ಲಿ ಒಂದು ಬೇಕ್ರಿ ಇದೆ ಬೇಕ್ರಿ ಹೊರಗಡೆ ಒಬ್ಬ ಮನುಷ್ಯ ಕೇಕನ್ನು ತಂದಿ--

ನಿರ್ಮಾ ಸರ್ಫ್ ಎಕ್ಸೆಲ್ ಕೂಡ ಇದ್ದಾವೆ ಹಾಗೆ ಮೇಲ್ಗಡೆ ದೊಡ್ಡ್ ದೊಡ್ಡ ಸಾಮಾನ್ಗಳಿದ್ದಾವೆ ಹಾಗೆ ಕಾಂಪ್ಲೈನ್ ಬೂಸ್ಟ್ ಕೂಡ ಇದ್ದಾವೆ.

ಅಲ್ಲೇ ಸೆಲ್ಫ್ಗ ಳಲ್ಲಿ ಒಂದು ಫೋಟೊ ಕೂಡ ಹಾಕಿದ್ದಾರೆ ಅದಿಕ್ಕೆ ಹೂವಿನ ಹಾರ ಕೂಡ ಹಾಕಿದ್ದಾರೆ.

ಹಾಗೆ ಅಕ್ಕ ಪಕ್ಕದಲ್ಲಿ ಕೂಡ ನೀರು ನಿಂತಿದ್ದಾ--

ಹಾಗೆ ಸುತ್ತಲು ಗೇಟು ಕೂಡ ಹಾಕಿದ್ದಾ--

ಹಾಗೆ ಪಕ್ಕದಲ್ಲಿ ಒಂದು ಗುಹೆ ಕೂಡ ಇದೆ ಅಲ್ಲಿ.

ಹಾಗೆ ತೆಲಗಡೆ ಬಹಳಷ್ಟು ಜನ ಚೇರ್ ಮೇಲೆ ಕುಂತಿದ್ದಾ--

ಹಾಗೆ ಟೇಬಲ್ ಕೂಡ ಇದೆ ಅಲ್ಲಿ.

ಕಾರು ಕೆಟ್ಟೋಗಿದೆ ಅಲ್ಲಿ ಒಬ್ಬ ಮನುಷ್ಯ ಕಾರನ್ನು ರಿಪೇರಿ ಮಾಡುತ್ತಿದ್ದಾನೆ.

ಹಾಗೆ ಸ್ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ--

ಅದೆ ಅಲ್ಲಿ ಒಳಗಡೆ ಮೂರು ಜನ ನಿಂತಿದ್ದಾರೆ.

ಹಾಗೆ ಒಬ್ಬ ಹೆಣ್ಣುಮಗಳು ವೀಣೆಯನ್ನು ಹಿಡಿದುಕೊಂಡು ಕೂಂತಿದ್ದಾಳೆ.

ಹಾಗೆ ಒಬ್ಬ ಮನುಷ್ಯ ಇಬ್ಬರು ಮನುಷ್ಯರು ಅಲ್ಲಿ ಒಳಗಡೆ ನಿಂತಿದ್ದಾರೆ.

ಹಾಗೆ ಒಳಗಡೆ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಹಳೆ ಒಳಗಡೆ ಇಬ್ಬರು ಜನರು ನಿಂತಿದ್ದಾರೆ.

ಇದು ಒಂದು ಆ ಬಟ್ಟೆಯ ಅಂಗಡಿಯ ದುಖಾನಿದೆ.

ಹಾಗೆ ಶೆಟ್ಟರ್ ಅನ್ನು ಓಪನ್ --

ಹಾಗೆ ನೋಡ್ಲಿಕ್ಕೆ ತುಂಬಾ ಬಹಳಷ್ಟು ಸಾಮಾನ್ಗಳಿದ್ದಾವೆ.

ಇದು ಒಂದು ಅಂಗಡಿದೆ ಅಂಗಡಿಯ ಒಳಗಡೆ ಬಟ್ಟೆ ಹೊಲಿಯುವ ಮಷೀನ್ ಗಳಿದ್ದಾವೆ.

ಇದು ಒಂದು ಲಾಡ್ಜ್ ತರ ರೂಮ್ ಇದೆ ನೋಡ್ಲಿಕೆ ತುಂಬಾ ಚೆನ್ನಾಗಿ ಕಾಣುತಿ--

ಸ್ಟೆಪ್ಸ್ ಕೂಡ ಇದ್ದಾವೆ ಹಾಗೆ ಎರಡು ಎರಡು ಮೂರು ಅಲ್ಲಿ ಹೂವಿನ ಗಿಡ ಕೂಡ ಇದ್ದಾವೆ.

ಹಾಗೆ ಇಲ್ಲಿ ಕಾರು ಬೈಕು ಕೂಡ ಬಹಳಷ್ಟು ಓಡಾಡುತ್ತಿದ್ದಾವೆ.

ಬಟ್ಟೆಗಳು ಬಳಷ್ಟು ಇದ್ದವೇ ಬಳ ವೆರೈಟಿ ಕೂಡ ಆಗಿದ್ದವೇ.

ಹಾಗೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ ರೂಮು.

ಹಾಗೆ ಅಲ್ಲಿ ಒಂದು ಟೇಬಲ್ ಮ್ಯಾಗೆ ಬಹಳಷ್ಟು ಸಾಮಗ್ರಿಗಳು ಕೂಡ ಇದ್ದಾವೆ.

ಇದಲ್ಲಿ ಒಂದು ಮಿಕ್ಸರ್ ಡೆಬ್ಬಿದೆ ಹಾಗೆ ಫ್ಯಾನ್ ಇನ ಗಡ್ಡೆ ಕೂಡ ಇದೆ.

ಇಲ್ಲಿ ಟೇಬಲ್ ಮೇಲೆ ಸ್ಯಾನಿಟೈಸರ್ ಮತ್ತೆ ಬಹಳಷ್ಟು ಸಾಮಗ್ರಿಗಳಿದ್ದಾವೆ ಕಾಫಿ ಪೌಡರ್ ಕೂಡ ಇದೆ.

ಎಲ್ಲಿ ಇಬ್ಬರು ಜನ ನಿಂತಿದ್ದಾರೆ ಒಬ್ಬ ಜನ ಕೈ ಕಟ್ಟಿಕೊಂಡು ಜನ ನಿಂತಿದ್ದಾನೆ.

ಇದು ಒಂದು ಮನೆ ಮನೆಯ ಒಳಗಡೆ ಜಿಮ್ ಇನ ಸಾಮಾನ್ಗಳನ್ನು ಇಕ್ಕಿದ್ದಾರೆ ಹಾಗೆ ಡೋರ್ ಅನ್ನು ತೆರೆದಿದ್ದಾರೆ ಪಕ್ಕದಲ್ಲಿ ಕನ್ನಡಿಯನ್ನು ಕೂಡ ಇದೆ.

ಇದರಲ್ಲಿ ಟೇಬಲ್ ಫ್ಯಾನ್ ಕೂಡ ಬಲ್ಪ್ ಕೂಡ ಇದೇ ದೊಡ್ಡದು.

ಅಲ್ಲೇ ಅ ಒಂದು ಸ್ಕೂಟಿ ಕೂಡ ನಿಂತಿದೆ ಹಾಗೇ ಪಕ್ಕದಲ್ಲಿ ಒಂದು ಬೈಕ್ ಕೂಡ ನಿಂತಿದೆ ಇಲ್ಲಿ --

ಟೇಬಲ್ ಇದೆ ಟೇಬಲ್ ಮೇಲ್ಗಡೆ ವಾಟರ್ ಬಾಟಲ್ ಇದೆ.

ಇಲ್ಲಿ ಬಹಳಷ್ಟು ಜನ ಇಲ್ಲಿ ನಿಂತಿ ನೋಡುತ್ತಾ ನಿಂತಿದ್ದಾರೆ.

ಕೆಳಗೂ ಕೂಡ ಅಂಗಡಿದೆ ಮೇಲೂ ಕೂಡ ಅಂಗಡಿ ಇದೆ ಹಾಗೆ ಹೊರಗಡೆ ಗ್ಲಾಸ್ ಕೂಡ ಹಾಕಿದ್ದಾ --

ಇದು ಒಂದು ಪಾರ್ಕು ಇದೆ ಪಾ--

ದೊಡ್ಡದಿದ್ದಾವೆ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣುತಿದೆ.

ಹಾಗೆ ಅಲ್ಲಿ ಲೈಟಿಂಗ್ಸ್ ಕೂಡ ಇದಾವೆ ದೂರದಲ್ಲಿ--

ಇಲ್ಲಿ ಹಾ ಅಲ್ಲಿ ಸುತ್ತಲೂ ತುಂಬ ಚೆನ್ನಾಗಿ ಕಾಣುತ್ತಿದೆ.